ಈ ಚಿತ್ರದಲ್ಲಿ ಕಂಡು ಬರುವ ಅಂಶವೇನೆಂದರೆ --

ಮತ್ತು ಅಲ್ಲಿನ ಇದುರೆ ಅದುರೆಗಳು ಇವೆ ಮಣ್ಣಿದೆ ಡ್ರ್ಯಾಗನ್ ತೋಡ್ತಾ ಇದೆ ಪ್ರಕೃತಿ ಇದೆ ನೋಡಲು ಚೆನ್ನಾಗಿ ಕಾಣ್ತಾ ಇದೆ.

ಹತ್ತು ಗುಡ್ಡ ಇದೆ ಅತ್ಯಂತ ಅಚ್ಚ ಹಸಿರಿನಿಂದ ಕೂಡಿದ ಮರಗಳಿವೆ. ನೋಡಲು--

ಈ ಚಿತ್ರದಲ್ಲಿ ಕಂಡು ಬರುವ ಅಂಶಗಳೇನೆಂದರೆ ಇಲ್ಲಿ ಒಂದು ಗಿಳಿ ಕುಳಿತಿದೆ ಇದನ್ನು ಯಾರನ್ನೋ ನೋಡ್ತಾ ಇದೆ ಇದು .

ಇದು ಇದರ ಸುತ್ತಮುತ್ತ ಅಚ್ಚ ಹಸಿರಿನಿಂದ ಕೂಡಿದ ಮರಗಳಿವೆ ಮತ್ತೊಂದು --